ಇದನ್ನ ಕಟ್ ಮಾಡಿ ಇತರ ಆಶ್ ಅದಕ್ಕೆ ಅದೆ ಆದ ಷೇಪ್ ಕೊಟ್ಟಿ ನೀಟಾಗಿ ಕಟ್ ಮಾಡಿದ್ರೆ ಅದು ಅವರು ಹೇಳಕೊಟ್ಟಿರೊ ತರ ಮಾಡ್ತಾರೆ ಅದು ಒಂದು ಆರ್ಟ್ಸ್ಆಗಿದೆ .

ಇಲ್ಲಿ ಎರಡು ರೀತಿಯಾದ ಎಮ್ಮೆಗಳಿದಾವೆ. ಎಮ್ಮೆಗಳನ್ನು ಈ ತರ ಸ್ನಾನ ಮಾಡಿಸಲು ಈ ತರ ಈ ತರ ಕೆರೆಗಳಿಗೆ ಕರ್ಕೊಂಡು ಹೋಗ್ತಾರೆ. ಹಾಗು ಇಲ್ಲಿ ಸ್ನಾನ ಮಾಡ್ಸ್ತಾರೆ. ಆಮೇಲೆ ಸ್ವಚ್ಛ ಮಾಡಿ ಹೋಗ್ತಾರೆ.

ಆಮೇಲೆ ಇಲ್ಲಿ ಯಾವದೆ ರೀತಿ ಮೆಕ್ಯಾನಿಕಲ್ ಇಶ್ಯೂ ಆದಾಗ ಇಲ್ಲಿ ಇತರ ಸ್ಟಾಂಡ್ ಮೇಲೆ ಈತರ ಕಾರ್ ನ ನಿಲ್ಸಿ ಟೈಯರ್ ಗಳೆಲ್ಲ ತೆಗ್ದಿ ಪಾರ್ಟ್ಸ್ ನೆಲ್ಲ ತೆಗ್ದಿ ಮಾಡಿ ಅದನ ಜೋಡ್ಸಿ ಸರಿಮಾಡಿಸಿ ಕೊಡ್ತಾರೆ.

ನನ್ ಗೇಟ್ನ ತಯಾರಿಕೆ ಒಂದು ಹಂತವಾಗಿದ್ದು--

ಇರಿತಿಯಾದ ಯಾವುದೊ ಪೈಪು ಅದು ಕಬ್ಬಿಣದ ಒಂದು ಯಾವುದೇ ರೀತಿಯಾದ ಒಂದು ಅಟಾಚ್ ಮಾಡಬೇಕು ಅಂದರು ಇತರದವರನ್ನ ಕರೆಸಿ ಮಾಡು ಅಟಾಚ್ ಮಾಡುಸ್ತರೇ.